ಈ ಚಿತ್ರದಲ್ಲಿ ಒಬ್ಬ ಪುರುಷನು ಫೋನ್ ಹಿಡಿದುಕೊಂಡು ಮಿರರ್ ಅಲ್ಲಿ ಏನೋ ನೋಡಿಕೊಳ್ಳುತಿದ್ದಾನೆ. ಅವನ ಹಿಂದೆ ಒಂದು ರೆಡ್ ಬಲೂನ್ ಕೂಡ ಇದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಸಲೂನ್ ಅಂಗಡಿ. ಅಲ್ಲಿ ಒಬ್ಬ ಒಬ್ಬ ನೀಲಿ ಬಣ್ಣದ ಬಟ್ಟೆ ಹಾಕಿ ಕೂದಲನ್ನು ಕಟಿಂಗ್ ಮಾಡುತ್ತಿದ್ದಾನೆ.

ಮತ್ತೆ ಒಬ್ಬ ಪುರುಷ ಕೂತು ಕೊಂಡಾರೆ ಮತ್ತೆ ಒಂದು ಫ್ಯಾನ್ ಕೂಡ ಇದೆ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು ಬುಕ್ಸ್ ಅಂಗಡಿ. ಅಲ್ಲಿ ಒಂದು ಕಬ್ಬಿಣದ ಏಣಿಯು ಕೂಡ ಇದೆ. ಅಲ್ಲಿ ಬುಕ್ಸ್ {books ಗಳನ್ನು ಸಾಲಾಗಿ ಜೋಡಿಸಿದ್ದಾರೆ. ಅಲ್ಲಿ ಒಬ್ಬ ಹುಡುಗನು ಕೂಡ ನಿಂತಿದ್ದಾನೆ.}

ಅದರ ಕೆಳಗೆ ಒಂದು ಕಪ್ಪು ಬಣ್ಣದ ಕುರ್ಚಿಯನ್ನು ಕೂಡ ಇರಿಸಿದ್ದಾರೆ ಹಾಗು ಹುಡುಗ ಬಿಳಿ ಶರ್ಟ್ .

ಈ ಚಿತ್ರದಲ್ಲಿ ಒಬ್ಬ ಹುಡುಗಿಯು ಚೇರ್ ಮೇಲೆ ಕುಳಿತುಕೊಂಡು ಫೋನ್ ನನ್ನು ಹಿಡಿದುಕೊಂಡು ಫೋಟೋ ವನ್ನು ತೆಗೆದುಕೊಳ್ಳುತಿದ್ದಾಳೆ ಒಳಗೆ ಒಂದು ಮಿರರ್ ಇದೆ.